ಹೌದು ಹೌದು ಈಗ full ಕೆಲಸದಲ್ಲಿ busy ಆಗಿ ಹೋಗಿದ್ದಾರೆ ಅಲಾ ಎಲ್ಲ. ಹೌದು ನೀನು ಎಲ್ಲಿದ್ದಿ ಈವಾಗ? ಆ ನಾನು ಸಹ ಮೈಸೂರಿಗೆ ಬಂದಿದ್ದೇನೆ ಕೆಲಸಕ್ಕೆ ಅಂತ. ಹಾ ಹಾ ಹೇಗೆ ಆಗ್ತಾ ಉಂಟು ಎಲ್ಲಾ. ಆ ಕೆಲಸವೇ ಊರನ್ನು ತುಂಬಾ miss ಮಾಡಿಕೊಳ್ಳುವುದು ಊರಿನಷ್ಟು ಇಷ್ಟ ಆಗುದಿಲ್ಲ ಅಲ್ಲಾ.

ಅದು ಒಂದು ಊರಿದ್ದು ಅಂತ ಇರುತ್ತದೆ ಅಲ್ಲಾ ನಮ್ಮ ಊರು ಅಂತ ಹೇಳಿ. ಹೌದು ಅದು ಮತ್ತೆ ದೂರ ಹೋದಾಗ ಜಾಸ್ತಿ.

ಮತ್ತೆ college ಎಲ್ಲ ಹೋದ ನಂತರ ಯಾರು ಸಿಗ್ಲೇ ಇಲ್ವಾ ಅಂತ. ಇಲ್ಲ ಸಿಗ್ಲಿಲ್ಲ ಎಲ್ಲ ಅದೇ ಕೆಲಸ ಅಂತ collegeಅಲ್ಲಿ enjoy ಮಾಡಿದಷ್ಟು ಎಂತಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲಾ. ಹೌದು ಇಲ್ಲಿ full ಕೆಲಸ ಅದು ಇದು ಅಂತ ಆಯ್ತು ಮತ್ತೆ collegeಅಲ್ಲಿ ಎಲ್ಲ ಗಮ್ಮತ್ತು ಆಗ್ತಿತ್ತಲ್ಲ. ಹೌದು ನಾವು ಅದು ಪಾಠ ಕೇಳಿದ್ದಕ್ಕಿಂತನೂ ಸುತ್ತಾಡಿದ್ದೆ ಜಾಸ್ತಿಯ ಅಂತ ಅಲ್ಲಾ. ಹೌದು ಹೌದು ಮತ್ತೆ ಆ college ಅಲ್ಲಿ ಎಲ್ಲ ಈಗ ಎಷ್ಟು ಹೊತ್ತಿಗೆ ಆ bell ಅಂತ ಕಾಯ್~ ಕಾಯುದೇ ಜಾಸ್ತಿ ಆಯ್ತು.

bell ಗೆ ಎಲ್ಲ ಕಾಯಲಿಕ್ಕೆ ಇಲ್ಲ ಅಲಾ. ಹಮ್ಮ್ time ಹೇಗೆ ಹೋದದ್ದು ಅಂತನೇಗೊತ್ತಾಗ್ತಿರ್ಲಿಲ್ಲ ಅಲಾ ಆಗ. ಹೌದು but ಗಮ್ಮತ್ ಆಗ್ತಿತ್ತು ಅಲಾ ಆಗ. ಹೌದು ಈವಾಗ ಅದೇ weekend ಗೆ ಕಾಯುದೇ ಆಯ್ತು. ಹೌದು ಹೌದು ತುಂಬಾ ಕೆಲಸ ಅದು ಇದು ಅಂತ ಹೇಳಿ.

ಮತ್ತೆ ಆಗ ಎಲ್ಲಾ ಗಮ್ಮತ್ ಆಗ್ತಿತ್ತು fest, college day, sports day ಅಂತ ಅಲ್ಲಿ ಬಂದು.

ಅದೇ bunk ಮಾಡ್ಲಿಕ್ಕೆ ಒಂದು ಕಾರಣ ಅದೇ ಆಗ್ತಿತ್ತು.

ಹಾ ಈಗ cultural program ಗೆ ಎಲ್ಲ ಸೇರಿದ್ರೆ bunk ಮಾಡಲಿಕ್ಕೆ ಒಂದು ಸಿಗ್ತದಲಾ ಅಂತ ಭಾರಿ ಖುಷಿ ಆಗ್ತಿತ್ತು. ಹೌದು ಅದು ನಮಗೆ ಆಗದ lectures ಆದ್ರೆ ಭಾರಿ ಖುಷಿ ಇನ್ನು. ಹೌದು ಹಾ ಹಾ ಹಾ ಹಾಗೆ ನಮಗೆ ಆಗದ್ದೆಲ್ಲ ತುಂಬಾ ಚಂದ ಇತ್ತಲ್ಲ ಗಮ್ಮತ್ ಮಾಡ್ಲಿಕ್ಕೆ ಆಗ್ತಿತ್ತು. ಹೌದು ಅದೇ time ಹೋದದ್ದುಗೊತ್ತಾಗ್ತಿರಲಿಲ್ಲ ಅಂತ. ಹೌದು ಮತ್ತೆ ಆ program ಈ program ಅಂತ ಎಲ್ಲ ಹೇಳುವಾಗ.

ಮತ್ತೆ ಖುಷಿ ಆಗುವುದು ಆ program ಬಂತು ಈ program ಬಂತು ಅಂತ ಹೇಳಿ. ಹೌದು ಮತ್ತೆ trip ಕೂಡ ಹೋಗ್ತಿದ್ವಿ ಅಲಾ ಸಣ್ಣದು ಅಲ್ಲಿ ಇಲ್ಲಿ ಸುತ್ತಾಡಲಿಕ್ಕೆ ವಾರ. ಹೌದು ಹೌದು ಮತ್ತೆ friends ಒಟ್ಟಿಗೆ ಹೋಗುವುದು ಅಂತ ಹೇಳಿದ್ರೆ ಅದರ ಖುಷಿಯೇ ಬೇರೆ ಅಲ. ಹೌದು ನಂಗೆ ಅದೇ ಈವಾಗphoto ಎಲ್ಲಾ ನೋಡುವಾಗ ಅದೇ ನೆನಪಾಗುವುದು bore ಆಗುವಾಗ ನೋಡುವುದು ನಾನು.

College dayಅಲ್ಲಿ ಹೋದ trip ಇದ್ದು fest ಇದ್ದು. ಅದೇ ಅದೆಲ್ಲ ನೋಡುವಾಗ ಎಲ್ಲ ಓಹ್ ಮ್ ಎಷ್ಟು ಚಂದ ಇತ್ತುಆ ದಿನಗಳುಅಂತ ಅನ್ನಿಸ್ತದೆ.

ಆಗ ಎಲ್ಲ ಒಬ್ಬ ಈಗ ಒಮ್ಮೆ ಮುಗಿದ್ರೆ ಸಾಕು ಅಂತ ಅನ್ನಿಸಿತ್ತು. ಆವಾಗ ಗೊತ್ತಾಗ್ತಿರಲಿಲ್ಲ ನಮಗೆ ಅದ್ರದ್ದುimportance. ಹೌದು ಹೌದು ಮತ್ತೆ friends ಒಟ್ಟಿಗೆ ಎಲ್ಲ ಗಮ್ಮತ್ ಮಾಡ್ಲಿಕ್ಕೆ ಸಿಗ್ತಿತ್ತಲ್ಲಾ.

ನಾವು ಎಲ್ಲಿ time ಸಿಗ್ತದೆ ಅಂತ ಕಾಯುವುದು.

ಮತ್ತೆ canteen ಅದು ಇದು ಅಂತ ಎಲ್ಲ ಹೇಳುವಾಗ ಭಾರಿ ಖುಷಿ ಆಗುವುದು bunk ಮಾಡಿ ಎಲ್ಲ canteenಗೆ ಹೋಗುವಾಗ.

ಅಲ್ಲಿ ಕುತ್ಕೊಂಡು ಪಟ್ಟಂಗ ಹೊಡಿಲಿಕ್ಕೆ ಭಾರಿ ಖುಷಿ ಆಗುವುದು. ಹೌದು ಕೆಲವರು tiffin ಬುತ್ತಿ ಎಲ್ಲ ತಂದಿದ್ರು ಬರ್ತಿದ್ರಲ್ಲ ಅಲ್ಲಿ ಪಟ್ಟಂಗ ಹೊಡಿಲಿಕ್ಕೆ ಎಲ್ಲ. ಆ friend ತರ್ಲಿಲ್ಲ ನಾನು ತಂದಿದ್ದೇನೆ ಅಂತ ಹೇಳಿ.

ಮತ್ತೆ ಯಾರಾದ್ರೂ ಸಿಕ್ಕಿದ್ರಾ collegemates ಈಗ classmates. ಇಲ್ಲ ಇನ್ನು ಸಿಗಲಿಲ್ಲಾ ಅದೇನಾವು ಒಂದು ದಿನ plan ಮಾಡುವ.

College ಗೆ ಹೋಗಿ lecturers ಅನ್ನೆಲ್ಲ ಮಾತಾಡಿಸಿಕೊಂಡು ಬರುವ. ಹೌದು ಇಲ್ಲದಿದ್ರೆ ಸಿಗದಿದ್ರೆ ಮತ್ತೆ ಅದು ಸಿಗುವುದೇ ಇಲ್ಲ bis~ busy ಆಗಿ ಹೋಗಿರ್ತಾರೆ ಎಲ್ಲರು. ಅದು ಹೌದು ಮಾತ್ರ ಸಿಕ್ಕಿದ್ರೆ ಗಮ್ಮತ್ ಇರ್ತದೆ. ಹೌದು ಅದೆಲ್ಲ ವಾಪಾಸ್ ನೆನೆಪಾಗ್ತದೆ ಒಹ್ ನಾವು college ಅಲ್ಲಿ ಹೀಗಿದ್ವಿಅವರು ಹೀಗಿದ್ರು ,ಇವರು ಹೀಗಿದ್ರು ಅಂತ ಹೇಳಿ. ಹೌದು ಮಾತಾಡಿ ಮುಗಿಲಿಕ್ಕೆ ಇಲ್ಲ ಅಲಾ. ಹೌದು ಇನ್ನು ಸುಮಾರು ಇರ್ತದೆ ಮಾತಾಡ್ಲಿಕ್ಕೆ ಅದು college ಅಲ್ಲಿ ನಾವು ಹಾಗೆ ಮಾಡಿದ್ವಿ ಅಲಾಹೀಗೆ ಮಾಡಿದ್ವಿ ಅಲಾ.

ಕೆಲವರಿಗೆ favorite place ಅಂತ ಎಲ್ಲ ಇರ್ತದೆ ಅಲಾ. ಹೌದು ಮತ್ತೆ ಕೆಲವರ ಕಾಲೆಳೆಯುವುದು.

ಹಾಗೆ . ಹಾಗೆ ಅದು ತುಂಬಾ ಚಂದ ಇತ್ತು ಮಾತ್ರ.

memories ಮಾತ್ರ ಅಲಾ. ಹೌದು ಅದೇ ನಾನು boar ಆಗುವಾಗ full photos ನೋಡಿ ನೋಡಿ ಸ್ವಲ್ಪ ಇದು ಮಾಡ್ಕೊಳ್ಳುವುದು. ಹಾಂ ಆಗದೆಲ್ಲ ತುಂಬಾ ಚಂದ ಇತ್ತು ಅಂತ ಆಗುವುದಲ್ಲಾ.

ಆಯಿತು ನಾ ನಿಂಗೆ ಇನ್ನೊಮ್ಮೆ ಸಿಗ್ತೇನೆ.

Hello ಹ ಪ್ರಿಯ ಹೇಗಿದ್ದೀರಿ ? ಹ ನಾನು ಆರಾಮಾಗಿದ್ದೇನೆ ನೀವು ಹೇಗಿದ್ದೀರಾ?

College ಆದ್ಮೇಲೆ ಸುದ್ದಿಯೇ ಇಲ್ಲಾ ನಾನ್ ಆರಾಮಾಗಿದ್ದೇನೆ.

ಹೌದಾ college ಆದ್ ನಂತ್ರ ಅದೇ life ಉಂಟಲ್ಲಾ ಮದ್ವೆ ಅದು ಅಂತ ಸ್ವಲ್ಪ busy ಆಗಿದ್ದೆ. ಹ ಹಾ ಈಗ ಸದ್ಯ ಮನೆಯಲ್ಲಿ ಇದ್ದೀರಾ ನೀವು? ಹೌದು ಈಗ ಮನೆಯಲ್ಲಿ ಇದ್ದೇನೆ ನೀವೇಂತ ಮಾಡ್ತಿದ್ದೀರಿ? ನಾನು ಬೇರೆ exam ಗೆ try ಮಾಡ್ತಿದ್ದೇನೆ government exam ಎಲ್ಲಾ. ಹಾಗೆ ನಾನ್ಸ ಮನೆಯೆಲ್ಲೆ ಇದ್ದು ಈಗ ಸ್ವಲ್ಪ try ಮಾಡ್ತಾ ಇದ್ದೇನೆ ಮತ್ತೆ ಈಗ ಸ್ವಲ್ಪ try ಮಾಡಿ job ಏನಾದ್ರು ನೋಡುದು ಅಂತ. ಹೌದಾ? okay hello . ಮತ್ತೆ ನ~ ಇದು ಎಲ್ಲಾದ್ರೂ ಸಿಗುವ ಅಂತಾ ನೋಡ್ತಾ ಇದ್ದೇವೆ ಎಲ್ಲಾ college ಆದ್ಮೇಲೆ ಯಾರು ಸಿಗ್ಲೇ ಇಲ್ಲಲ್ಲ ನಾವೆಲ್ಲಾ ಹಾಗೆ ನಿಮ್ಗೆ ಬರುವವಾರ ಏನಾದ್ರೂ ಬರ್ಬೋದಾ Sunday . ಆಯ್ತಾಯ್ತ್ ಆಯ್ತು ಎಲ್ಲಿಗೆ ಬರುವ ಎಲ್ಲಿ meet ಆಗುವ? ಅದೇ ನಮ್ದು usual place ಉಂಟಲ್ಲ ಅಲ್ಲಿ college ಯಿಂದ ಹೊರಗಡೆ park ಅಲ್ಲಿ. ಆಯ್ತ್ ಆಯ್ತ್ ಸರಿ.

ಹಾ ಮನೆಯಲ್ಲಿ ಏನಿಲ್ಲ ಹೀಗೆ ಎಂತ ಮಾಡುದು ಇಲ್ಲಾ ಅಡುಗೆ ಮಾಡುದು ಅದೇ . ಹ ಹಾ ಅಂದ್ರೆ ನಂದು ಒಬ್ಬ friend ಇದ್ದನೆಲ್ಲಾ ಅನಿಶ್ ಅಂತ ಇದಾನಲ್ಲ ಅವನೂ ಹೊರಗಡೆ ಹೋಗಿದ್ದಾನೆ foreign ಗೆ ಅವನಿಗೆ ಬರ್ಲಿಕ್ಕೆ ಆಗುದಿಲ್ಲಾ ಹೇಳಿದ.

ಹಾಗೆ ಎಲ್ರು ಸಿಗ್ಲಿಕ್ಕೆ ಆಗುದಿಲ್ಲಾ ನಾನು ನೀವೆಲ್ಲಾ ಮತ್ತೇ ಒಂದ್ ನಾಲ್ಕು ಜನ ಇದ್ದಾರೆ ಅವ್ರೆಲ್ಲಾ ಸಿಗ್ಬೋದು ಹಾಗೆ. ಹ್ಮ್ ಹ್ಮ್ ಆಯ್ತಾಯ್ತು ಹೋಗುವ meet ಆಗುವ ತುಂಬ ದಿವಸ ಆಯ್ತಲ್ಲಾ ಎಲ್ಲರನ್ನು ನೋಡಿ.

ಮತ್ತೆ ಇವ್ರನೆಲ್ಲಾ sir ನವರನ್ನು ಮಾತಾಡಿಸ್ಕೊಂಡ್ ಬರುವಂತ ಕೂಡ ಲೆಕ್ಕ ಹಾಕಿದ್ವಿ ನಾವು but ಅದು ನಾವು ಆದಿತ್ಯವಾರ ಎಲ್ಲ ಹೋದ್ರೆ ಆಗುದಿಲ್ಲಾ ಹಾಗೆ ಅವರು ಯಾವಾಗ. Free ಇರ್ತಾರಂತ ನಮ್ಗೆ ಗೊತಿರುದಿಲ್ಲಲ್ಲ free ಯಾವಾಗ ಇರ್ತರಂತ.

So ನಾವು ಎರಡು ಕೆಲಸ ಒಟ್ಟಿಗೆ ಆದ್ರೆ ಒಳ್ಳೇದು ತುಂಬ time ಆಯ್ತ್ ಅವರನ್ನು ಮಾತಾಡಿ ಅವರು ಕೂಡ ಹೇಳ್ತಾ ಇದ್ರು ನೀವು college ಎಲ್ಲಾ ಮುಗದ್ಮೇಲೆ ಬರ್ತಾಯಿರಿ college ಗೆ ಅಂತ ಹಾಗೆ ಒಮ್ಮೆ ಸ ಹೋಗ್ಲಿಕ್ಕೆ ಆಗ್ಲಿಲ್ಲ ಮೂರ್ರ್ನಾಲ್ಕು ವರ್ಷ ಆಯಿತು. ಹೌದು ಅವರನ್~ ಅವರಿಗೆ ಸ ಖುಷಿಯಾಗ್ತದೆ ನಮಗೂ ಸಾ ಖುಷಿಯಾಗ್ತದೆ ಗುರುಗಳನ್ನು ಸ್ವಲ್ಪ ನೋಡುವಂತ ಅಲ್ಲಾ. ಹೌದೌದು ಹೌದು ಹೌದು ಅದೇ. ತುಂಬಾ time ಆಯ್ತಲ್ಲ college ಎಲ್ಲಾ ಬಿಟ್ಟು. ಮತ್ತೆ ಮನೆಲೆಲ್ಲಾ ಹೇಗಿದೆ?

ಹ ನೀವೇನ್ ಕೆಲಸ ನೋಡ್ತಿದ್ರಾ ಈಗ? ಕೆಲ್ಸಾ ಎಂತ ಇಲ್ಲ housewife ಆಗಿದ್ದೇನೆ ಈಗ ಮನೆಯಲ್ಲಿ.

ಹ ಹಾಗೆ ಮನೆಯಲ್ಲೇ ಕೆಲಸ ಆಗ್ತದಲ್ಲಾ. ಹೌದು ಮನೆಯದ್ದೇ ಆಗ್ತದೆ ಕೆಲ್ಸ ಬೆಳಿಗ್ಗೆ ಎದ್ದು daily ಒಂದ್ಸಲ ಮನೆಯದ್ದೇ ಕೆಲ್ಸ ಎಲ್ಲಾ. ಹೌದು ಮನೆಯಲ್ಲಿ ಕೆಲ್ಸ ಇರ್ತದೆ ತುಂಬ time ಹೋಗುದೇ ಗೊತ್ತಾಗುದಿಲ್ಲಾ.

ಎರಡು ಆಗ್ಬೇಕು ಅಂತಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲಸ ಮತ್ತು ಮನೆದ್ದು ಕೂಡ ಆಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಹಾಗೆ. ಹೌದೌದು ತುಂಬ ಕಷ್ಟ ಆಗ್ತದೆ ಹಾಗೆ ಮತ್ತೆ ನೀವ್ ಈಗ ಕೆಲಸ ಮಾಡ್ತಿದ್ರಾ? ಇಲ್ಲಾ ನಾನು ಈಗ ಇದು exam ಗೆ prepare ಆಗ್ತಿದೇನೆ ಕೆಲ್ಸ ಏನ್ ಮಾಡ್ತಿಲ್ಲಾ ಸದ್ಯಕ್ಕೆ.

ಹಾಗೆ ಒಂದು ಎರಡ್ಸಲ exam ಬರ್ದು ಮತ್ತೇನಾದ್ರು ನೋಡುವಂತಾ.

ಇದ್ರಲ್ಲಿ ಅಷ್ಟು ಹೇಳ್ಲಿಕ್ಕೆ ಆಗುದಿಲ್ಲಲ್ಲಾ exam pass ಆಗ್ತದಂತ ಎಲ್ಲಾದ್ರೂ pass ಆಗದಿದ್ರೆ ಮತ್ತೆ ಏನಾದ್ರೂ ಬೇರೆ ನೋಡ್ಬೇಕಲ್ಲ.

ಹಾಗೆ ಮನೆಯಲ್ಲಿ ಇರ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ತುಂಬ ರಗಳೆ ಆಗ್ತದೆ.

ಹ್ಮ್ ಸರಿ ಆಯ್ತು ಸರಿ ಇನ್ನೊಂದು ಸಲ. ಹಾ ಸರಿ ಹಾಗಾದ್ರೆ ಇನ್ನೊಂದು ಸಲ ಮಾತಾಡುವ ಬರುವವಾರ ಬನ್ನಿ ಆದ್ರೆ ನಾನ್ ಕಳಿಸ್ತೇನೆ ಇದೆಲ್ಲ date time ಎಲ್ಲಾ.

ಎಲ್ಲರಿಗೂ ತಮ್ಮ ತಮ್ಮ ಊರಂದ್ರೆ ಎಷ್ಟು ಇಷ್ಟ ಇರ್ತದೆ ಹಾಗೆ ನಂಗೂ ಕೂಡ ನನ್ನ ಊರಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮತ್ತು ಅಹ್ ಗೌರವ ಇದೆ. ನನ್ನ ಊರಿನಲ್ಲಿ ಅಹ್ ದೊಡ್ಡ ಅಹ್ ತೆಂಗಿನ ಮರ ಇದ್~ ತುಂಬಾ ತೆಂಗಿನ ಮರ ಇದೆ ಮತ್ತೆ ಇದು ಗದ್ದೆಗಳಿವೆ. ಮತ್ತೆ ಅಡಿಕೆ ಮರ ಹೇಳ್ತಾರಲ್ಲ ಅದು ಇದೆ ಮತ್ತೆ ನದಿ ಇದೆ ಮತ್ತೆ ಅಹ್ ಮೊನ್ನೆ ಅಷ್ಟೆ ಮೂರೂ ತಿಂಗಳ ಹಿಂದೆ ಅಣೆಕಟ್ಟು ನಿರ್ಮಿಸಿದ್ರು ಅಲ್ಲಿ. ಆ ಅಣೆಕಟ್ಟು ನೋಡಲು ತುಂಬ ಅಂದ್ರೆ ತುಂಬ ಜನ ಬರ್ತಾರೆ ಅಹ್ ಮತ್ತೆ ಅಲ್ಲಿ ಮೊನ್ನೆ ಅಷ್ಟೇ.

ಅದನ್ನು ಕೂಡ ಅಹ್ ಅಹ್ ವೀಕ್ಷಿಸಲು ತುಂಬ ಜನ ಬಂದಿದ್ರು. ಆಮೇಲೆ ಅಹ್ ನಮ್ಮ ಊರಿನಲ್ಲಿ ತೂಗು ಸೇತುವೆ ಇದೆ ಆ ತೂಗು ಸೇತುವೆಯಲ್ಲಿ ಅಹ್ ವೀಕ್ಷಿಸಲು ಸಹ ಕೂಡ ತುಂಬಾ ಜನ ಬರ್ತಾರೆ. ಅಹ್ ಮತ್ತೆ ಅಹ್ ನನ್ನ ಮನೆಯ ಹಿಂದೆ ಒಂದು ನದಿ ಇದೆ ಆ ನದಿ ಅಹ್ ಹೆಸರು ಅಹ್ ಸುವರ್ಣ ನದಿ ಅಂತ. ಆ ಸುವರ್ಣ ನದಿಯಲ್ಲಿ ಹ್ಮ್ ಅಹ್ ತುಂಬ ತುಂಬ ಹಲವು ಮೀನುಗಳಿವೆ ಗಳಿವೆ ಮತ್ತೆ ಸಿಗಡಿ ಹೇಳ್ತಾರಲ್ಲ ಅದ್ ಇದೆ ಮತ್ತೆ ಹಾವುಗಲ್ಲೆಲ್ಲ ಇದೆ. ಆಮೇಲೆ ನಾವು ಮಳೆಗಾಲದ ಸಮಯದಲ್ಲಿ ಅಲ್ಲಿ ಅಹ್ ಅಹ್ ಮೀನು ಹಿಡಿಯಲು ಹೋಗ್ತೇವೆ ಆಮ್~ ಆಮೇಲೆ ತುಂಬ ಮೀನು ಹಿಡ್ದು ಮತ್ತು ತು~ ಆಮೇಲೆ. ಮನೆಯಲ್ಲಿ ಮನೆಗೆ ಬಂದು ಅಮ್ಮನಿಗೆ ಕೊಟ್ಟು ಆಮೇಲೆ ಅಮ್ಮ ಪದಾರ್ಥ ಮಾಡಿ ನಾ~ ನಮ್ಗೆ ಕೊಡ್ತಾರೆ ಆಮೇಲೆ ಅದನ್ನು ಅಹ್ ತಿಂದಾಗ ಅಹ್ ಅದರ. ರುಚಿಯೇ ಅಹ್ ಬೇರೆ ಇರ್ತದೆ ತುಂಬ ರುಚಿಕರವಾಗಿರ್ತದೆ. ಆಮೇಲೆ ನಮ್ಮ ಊರಿನಲ್ಲಿ ಒಂದು ಜಾ~ ವಿಶೇಷತೆ ಏನಂದ್ರೆ ನಮ್ಮ ಊರಿನ ಜಾತ್ರೆ. ಅಂದ್ರೆ ಸಿದ್ದಿವಿನಾಯಕ ದೇವಸ್ಥಾನ ಅಂತ ಇದೆ ಇಲ್ಲಿ ಅಲ್~ ಅಲ್ಲಿ ಒಂದು ಜಾತ್~ ಅಹ್ ಜಾತ್ರೆ ಆಗ್ತದೆ ವರ್ಷಕ್ಕೊಮ್ಮೆ ಅದು ಜಾತ್ರೆ ಆಗ್ತದೆ. ಅಲ್ಲಿ ತುಂಬ ಅಂದ್ರೆ ತುಂಬ ಜನ ಬಂದು ಸೇರ್ತಾರೆ. ಅಹ್ ಆಮೇಲೆ ಆಶೀರ್ವಾದ ಪಡೆದು~ ಪಡೆದುಕೊಳ್ತಾರೆ. ಮೊನ್ನೆ ಅಷ್ಟೇ ಎಂತಾಗಿದೆ ಅಂದ್ರೆ ಮೊನ್ನೆ ಅಷ್ಟೇ ಅಹ್ ನಮ್ಮ ಊರಿನಲ್ಲಿ ಮಾರಿ ಪೂಜೆ ಅಂತ ಮಾಡಿದ್ರು ಅಂದ್ರೆ ವರ್ಷಕ್ಕೊಮ್ಮೆ ದೊಡ್ಡ ಮಾರಿಪೂಜೆ. ಅಂದ್ರೆ ಅಹ್ ಕೆಲ~ ಅಹ್ ತಿಂಗಳಿಗೊಮ್ಮೆ ಎಲ್ಲ ಸಣ್ಣ ಸಣ್ಣ ಮಾರಿಪೂಜೆ ಬರ್ತದೆ ಅಹ್ ಸೋಣ ಅಂತ ಎಲ್ಲ ಹೇಳ್ತಾರಲ್ಲ. ಅಹ್ but ಇದು ಅಹ್ ಒಂದು ದೊಡ್ಡ ಮಾರಿಪೂಜೆ ಇಲ್ಲಿ ದೇವರು ಬರ್ತಾರೆ ಆಮೇಲೆ ನಾವೆಲ್ಲರೂ. ಹೋಗ್ತೇವೆ ಅಹ್ ಹನ್ನೆರಡು ಗಂಟೆಗೆ ಆಮೇಲೆ ಅಲ್ಲಿ ದೇವರಿಗೆ ಆಹಾರ ಕೊಟ್ಟು. ಆಮೇಲೆ ನಾವು ಕೋಳಿ ಎಲ್ಲ ಕೊಯ್ದು ಅಲ್ಲಿ ಆಮೇಲೆ ಮನೆಗೆ ತಂದು ಅಹ್ ನಾವು ಪದಾರ್ಥ ಮಾಡಿ ತಿಂತೇವೆ ಅಮೇ~ ಅಹ್ ತಿಂತೇವೆ. ಅಹ್ ನಮ್ಮ ಊ~ ನಮ್ಮ ಊರಿನಲ್ಲಿ ಅಹ್ ಮಳೆಗಾಲದ ಸಮಯದಲ್ಲಿ ಎ~ ಎಲ್ಲ ನೆರೆ ಬರ್ತದೆ. ಊರೆಲ್ಲ ಅಂದ್ರೆ full ಊರೆಲ್ಲ ನೆರೆ ಬರ್ತದೆ. ಅಹ್ ಅಹ್ ಮೊದ್ಲೆಲ್ಲ ಎಂತ ಅಂದ್ರೆ ಹೋದ ವರ್ಷ ಏಂತಾಗಿತ್ತಂದ್ರೆ ಮನೆ ಒಳಗೆಲ್ಲ ನೆರೆ ಬಂದಿತ್ತು ಆಮೇಲೆ ನಮ್ಗೆ ತುಂಬ ಕಷ್ಟ ಆಯ್ತು. ಅಹ್ ಅಹ್ ಕಷ್ಟ ಆಯ್ತು ಇಲ್ಲಿ ಇರ್ಲಿಕ್ಕೆಲ್ಲ ಅಂದ್ರೆ ಮನೆ ಒಳಗೆ ಎಲ್ಲ ಎಲ್ಲ ಕಡೆನು ನೀರ್ ತುಂಬಿತ್ತು ಆಮೇಲೆ ನಾವು ಅಹ್ ಎಲ್ಲ ಸ್ಥಳಾಂತರ ಆದ್ವಿ. ಅಂದ್ರೆ ನಾವು ಎಲ್ಲ ಅಹ್ ನಾನು ಅತ್ತೆ ಮನೆಗೆಲ್ಲ ಹೋದೆ ಆಮೇಲೆ ಮನೆ ಖಾಲಿ ಮಾಡ್ಬೇಕಾಯ್ತು. ಆಮೇಲೆ ಊ~ ಊರಲ್ಲೆಲ್ಲ ಎಲ್ಲರುಸ ಸ್ಥಳಾಂತರ ಆದ್ರು ಆಮೇಲೆ ನೆರೆ ಹೋದ್ಮೇಲೆ ಅದ್ ಹೋಗ್ತದೆ ಅದು ಹಾಗೆ ಇರುವುದಿಲ್ಲ. ಆಮೇಲೆ ನೆರೆ ಹೋದ್ಮೇಲೆ ಅಹ್ ಹೋದ್ಮೇಲೆ ಅಹ್ ಎಲ್ಲರು ತಮ್ಮ ತಮ್ಮ ಮನೆಗೆ ಬಂದ್ರು. ಆಮೇಲೆ ನಾನು ಚಿಕ್ಕದಿನ್~ ಚಿಕ್ಕದಿಂದಿರುವಾಗ ಅಹ್ ಅಹ್ ನನ್ಗೆ ನೆರೆ ಅಂದ್ರೆ ತುಂಬಾ ಇಷ್ಟ ಇತ್ತು. ಅಂದ್ರೆ ಅಹ್ ಅಹ್ ದೋಣಿಯಲ್ಲೆಲ್ಲ ಹೋಗ್ಬೋದಲ್ಲ ಅಂತ. ನಾನು ಚಿಕ್ಕದಿರುವಾಗ ಎಲ್ಲ ನಾವು ನನ್ನ ಸ್ನೇಹಿತರೆಲ್ಲ ಇಲ್ಲಿ ಊರಿನಲ್ಲಿ ದೋಣಿಯಲ್ಲಿ ಹೋಗ್ತಿದ್ವಿ. ಅಹ್ ದೋಣಿಯಲ್ಲಿ ಶಾಲೆಗೆ ಹೋಗ್ತಿದ್ವಿ ಶಾಲೆಗೆ ನೆರೆ ಬಂದ್ರುಸ ಶಾಲೆಗೆ ರಜೆ ಮಾಡ್ತಿತಿರ್~ ಮಾಡ್ತಿರ್ಲಿಲ್ಲ ಅಹ್ ಆ ದಿನಗಳೆಲ್ಲ ತುಂಬಾ ನೆನ್ಪಾಗ್ತಿತ್ತು. ಅಹ್ ಈಗ ಎಲ್ಲ ತಮ್ಮ ತಮ್ಮ ಕೆಲಸದಲ್ಲೆಲ್ಲ ಅಹ್ ಅಹ್ ಇರ್ತಾರೆ ಹಾಗಾಗಿ ಯಾರುಸ ಕೂಡ ಆಟಾಡ್ಲಿಕ್ಕೆಲ್ಲ ಬರಲ್ಲ.

ಹ ನಾನೂ ಆರಾಮಿದ್ದೇನೆ ಏನ್ ಮಾಡ್ತಾ ಇದ್ದೀರಿ? ನಾನ್ ಹೀಗೆ mobile ನೋಡ್ತ ಇದ್ದೆ ನೀವು? ಹ ನಾನ್ duty ಯಲ್ಲಿದ್ದೇನೆ.

ಹೌದು ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹ ಮನೆಯಲ್ಲೆಲ್ಲ ಆರಾಮ ನಿಮ್ಮಲ್ಲಿ? ಹ ನಮ್ ಮನೆಯಲ್ಲಿಸ ಎಲ್ಲ ಆರಾಮಿದ್ದಾರೆ.

ಎಷ್ಟು ಗಂಟೆ ಆಗ್ತದೆ duty ಬಿಡುವಾಗ? ನಮ್ದು ಬಿಡುವಾಗ ನಂದು eight o'clock . ಹೌದಾ ಮತ್ತೆ free ಇರುವಾಗೆಲ್ಲ ಏನ್ ಮಾಡ್ತೀರಿ? Free ಇರುವಾಗ ನಾವು ಇಲ್ಲಿ ಬೇರೆ ಏನ್ ಮಾಡ್ಲಿಕ್ಕಾಗುದಿಲ್ಲ mobile ನೋಡುದು mobile ಲಲ್ಲಿ ಅಹ್ ಇದು cooking ಮಾಡುದು ಆ ಇಲ್ಲಾಂದ್ರೆ ಬೇರೆ ಏನಾದ್ರೂ ಅಹ್ design ಅದಿಲ್ಲ ಅದೆಲ್ಲ ನೋಡುದು ನಾನ್ tailoring ಎಲ್ಲ ಮಾಡ್ತೇನೆ. ಹ ಅದ್ರಲ್ಲೆಲ್ಲ interest ಉಂಟಾ?

ಹಾಗೆ ಅದೆಲ್ಲ design ಎಲ್ಲ ಮಾಡುದು मेहंदी ಹಾಕ್ತೇನೆ free ಇದ್ದಾಗ parlour ಅವ್ರೆಲ್ಲ ಕರ್ದ್ರೆ ಹೋಗ್ತೇನೆ ಆವಾಗೆಲ್ಲ ಆ ಹೌದು ಬೇಕಾಗ್ತದಲ್ಲ ಹೀಗೆ free time ಅಲ್ಲಿ ಅದನ್ನೆಲ್ಲ ನೋಡ್ತಾ ಇರುದು ಇಲ್ಲಿ ಮತ್ತೆ ಬೇರೆ ಏನೂ ಮಾಡ್ಲಿಕ್ಕ್ ಆಗುದಿಲ್ಲಲ್ಲ.

ಹ್ಮ್ ಮತ್ತೆ mobile ನೋಡುದೇ ಒಂದು ಇದು ದೊಡ್ಡ ಹವ್ಯಾಸ ಆಗಿ ಹೋಗಿದೆ. ಅದೇ mobile ಲ್ಲೆಲ್ಲ ಸಿಗ್ತದಲ್ಲ ಪ್ರತಿಯೊಂದು